ಅಥವಾ ಸಣ್ಣ ಸಣ್ಣ ಊರುಗಳಲ್ಲಿ ಕೂಡ ಈ ಆಸ್ಪತ್ರೆ ನಮಗೆ ಕಂಡು ಬರುತ್ತದೆ.

ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುತ್ತಾರೆ ಮತ್ತು ಎಲ್ಲ ತರಹದ ಸೌಲಭ್ಯಗಳನ್ನೂ ಕೂಡ ಒದಗಿಸಿ ಕೊಡುತ್ತಾರೆ.

ಈ ಬ್ಯಾಂಕ್ ಗಳು ನಮಗೆ ಬೇರೆ ಬೇರೆ ಹೆಸರಿಂದ ಕೂಡ ಬಹಳಷ್ಟು ಬೇರೆ ಬೇರೆ ತರಹದ ಬ್ಯಾಂಕ್ ಗಳು ಇವೆ.

ದೊರಕಬಹುದು ಮತ್ತು ರೂಮ್ಸ್ ಗಳು ಕೂಡ ನಮಗೆ ಇಲ್ಲಿ ಸಿಗಬಹುದು.

ಬಸ್ಸ್ಟ್ಯಾಂಡ್ ಗಳಲ್ಲಿ ರೋಡು ಗಳ ಮೇಲೆ ಪ್ರತಿಯೊಂದು ಕಡೆ ಈ ಆಟೋ ಗಳು ಸಿಗುತ್ತವೆ.

ಈ ಹಳ್ಳಿ ಜಾಸ್ತಿ ಗಿಡಗಳು ಇದ್ದವೇ ಸೇರುತ್ತವೆ ಮತ್ತು ಗಾರ್ಡನ್ ಇರುತ್ತದೆ. ಅಲ್ಲಿಯ ಸ್ಥಳ ಬಹಳಸ್ಟು ಸುಂದರವಾಗಿ ಕಾಣಿಸುತ್ತದೆ.

ಜಾಸ್ತಿ ನಾವು ಗಿಡಗಳನ್ನು ಬೆಳೆಸಬೇಕು ಮತ್ತು ಅವುಗಳನ್ನು ಕಡಿಯ ಬರಡು ಇವು ನೋಡಲಿಕ್ಕೆ ಬಹಳ ಸುಂದರ ವಾಗಿ ನಮಗೆ ಕಾಣಿಸುತ್ತದೆ.

ಈ ಆನೆಯನ್ನು ನಾವು ದೇವರ ಆನೆ ಅಂತ ಕರೆಯುತ್ತೇವೆ.

ಅಂತ ಜಾಸ್ತಿಯಾಗಿ ದೊಡ್ಡ ಜನರು ಬಯ್ಯುತ್ತಾರೆ ಇದನ್ನು ಮತ್ತು ಮದುವೆಗಳಲ್ಲಿ ಫುನ್ಕ್ಷನ್ ಗಳಲ್ಲಿ ಇಂತವಳನ್ನು ಜಾಸ್ತಿಯಾಗಿ ಯೂಸ್ ಮಾಡುತ್ತಾರೆ.

ಹಾಲ್ ಗಳಲ್ಲಿ ಎಲ್ಲ ಜನರಿಗೆ ಕರೆದು ಡೆಕೋರೇಷನ್ ಗಳನ್ನೂ ಸುಂದರವಾಗಿ ಮಾಡಿಕೊಂಡು.